ಆಹ್ಹ್ ಒಂದು ವೈಟ್ ಮತ್ತೆ ಕ್ರೀಮ್ ಒರೆಂಜ್ ಅಂತ ಈ ಬಿಲ್ಡಿಂಗ್ ಗಳು ತುಂಬಾ ದೊಡ್ಡದಾಗಿ ಇವೆ.

ಆಹ್ಹ್ ಇದು ಒಂದು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಗಿದೆ. ಇದು ಕೂಡ ಒಂದ್ ಡಿಫರೆಂಟ್ ಆಗಿನೇ ಒಂದು ಆಗಿದೆ ಇದು ಒಂದು ಸಂಸ್ಥೆ--

ಇದು ಒಂದ್ ದೊಡ್ಡ ಕೂಡಾ ಕಾಣಸ್ತಾಯಿದೆ. ಓಡಾಡ್ತಾಯಿದ್ರೆ ಮತ್ತೆ ಆಕಡೆ ದೊಡ್ಡದಾದ ಮರಾ ಕೂಡಾ --

ಇಲ್ಲಿ ತುಂಬಾ ಕಾರಗಳಿದವೆ ಮತ್ತು ತುಂಬಾ ಮರಗಳಿದವೇ ..

ಇಲ್ಲಿ ವ್ಯಾನು ಕಾರು ಕಲರ್ ಕಲರ್ ಕಾರ್ಗಳು ತುಂಬಾ ನಿಂತಿದಾವೆ ಮತ್ತೆ ಕಂಪೌನ್ಡ ಕುಡಾ ಇದೆ ಮರಗಳು ಕೂಡ ತುಂಬಾ ದೊಡ್ಡದಾಗಿ ಇದೆ ಇಲ್ಲಿ ಕಲರ್ ಕಲರ್ ಹಾಗಿ ಕೂಡ ಕಾಣಿಸುತ್ತಾ ಇದೆ ಮರದ ಕೆಳಗಡೆ ನೆಲ ಕೂಡ ಮಣ್ಣಿನಿಂದ ಇದೆ

ಇಲ್ಲಿ ತುಂಬಾ ಕಾರುಗಳು ನಿಂತಿದ್ದೆ ಇಲ್ಲಿ ಒಂದು ಆಂಬ್ಯುಲೆನ್ಸ್ ತರ ಕಾಣಿಸುತ್ತಾ ಇದೆ ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಇದ್ದಾನೆ ಇಲ್ಲಿ ಒಬ್ಬ ವ್ಯಕ್ತಿ ಬೈಕ್ ನಾ ಅಥವಾ ಸ್ಕೂಟಿ ನಾ ಹೊಡಿಸಿಕೊಂಡು ಹೋಗ್ತಾ ಇದ್ದಾನೆ